ಈಗ ಎಲ್ಲ ಅದನ್ನೆಲ್ಲಾ miss ಮಾಡ್ಕೊಳೋದು. ಹೌದು ಇಲ್ಲಿ ಕೂಡ ಹಾಗೆ ನಂದುಸ ಹಾಗೆ ಈಗಂದ್ರೆ Masters ಮಾಡ್ಬೇಕಾದ್ರೆ PG program ತಲೆ ತುಂಬ ಇರುತ್ತೆ ಅಲ್ಲ.

Project work ಅದು ಇದು ಅಂತ ಇದಕ್ಕಿಂತ school life ಚೆನ್ನಾಗಿರ್ತಿತ್ತು.

ಆದ್ರೂ ಕಲೀಬೇಕಲ್ಲ ಹಾಗೆ continue ಮಾಡುದು. ಹೌದು ಹೌದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ.

ಆದ್ರೂ ನಾವ್ ಮುಂದೆ ಹೋಗ್~ ಹೋಗ್ಬೇಕಾದ್ರೆ ಅದ್ನೇಲ್ಲ ಇದ್ಮಾಡಿ ಹೋಗ್ಲೇಬೇಕಾಗ್ತದೆ.

ಅಂದ್ರೆ school ಅಲ್ಲಿ friends ಒಟ್ಟಿಗೆ ಆಟಾಡುದು ಇದೆಲ್ಲ ಮಾಡ್ಕೊಂಡು ಇದ್ದಾಗ ಹ್ಮ್ ಹೇಗೆ ಇದಾಗ್ತಿತ್ತು ನಮ್ಗಂದ್ರೆ ಯಾವುದೇ ಜವಾಬ್ದಾರಿ ಎಲ್ಲ ಇರ್ಲಿಲ್ಲ ಅಲ್ಲ school ಗೆ ಹೋಗುವಾಗೆಲ್ಲಾ ಮನೆಲೆಲ್ಲ ನೋಡ್ಕೊತ್ತಿದ್ರು ಇದು ಮಾಡ್ತಿದ್ರು ಈಗ ಅಂದ್ರೆ.

ಹೌದು ಹಾ ಅದೇ. ಒಂದು job ಹುಡುಕುವರೆಗೆ.

ಹ್ಮ ಮತ್ತೇ ನೀವೇನ್ ಮಾಡ್ತಿದ್ರಿ school ಗೆ ಎಲ್ಲ ಹೋಗುವಾಗ friends ಎಲ್ಲ ಇತ್ತ ತುಂಬ ಜನ. ಹಾ ಇದ್ರು ನಾವ್ ಒಂದು ಒಂದು class ಅಲ್ಲಿ ನಮ್ದು ಇದು degree, degree college ಎಲ್ಲ ಒಂದು class ಅಲ್ಲಿ ನಾವು ಒಂದು ಅರ್ವತ್ತು ಜನ ಎಲ್ಲ ಇದ್ವಿ.

ಹಾಗೆ ಗಮ್ಮತ್ ಆಗ್ತಿತ್ತು. ಈವಾಗ ಕೂಡ ಹಾಗೆ ಒಂದು ಅರ್ವತ್ತು ಜನ ಇದ್ದೇವೆ ನಾವ್ class ಅಲ್ಲಿ ಗಮ್ಮತ್ ಆಗ್ತದೆ.

ಈಗ freshers day ಯಲ್ಲಾ ಬರ್ತದೆ.

ಹಾಗೆ seniors ಅಲ್ಲ ಹಾಗೆ ಅದಕ್ಕೆಲ್ಲ preparation ಎಲ್ಲಾ ಆಗ್ತಾ ಉಂಟು.

ನಮ್ಗೆ ಮತ್ತೆ ನಾವ್ school ಗೆ ಹೋಗುವಾಗ sir ಸ್ ಎಲ್ಲ ಇದ್ರೂ ಅವರೆಲ್ಲ ತುಂಬ ಇದ್ಮಾಡ್ತಿದ್ರು ನಮ್ಗೆ ನಾವ್ ಅಹ್ ತುಂಬ ಆಸೆ ಮಾಡ್ತ ಇದ್ದ್ರು ನಮ್ಮನೆಲ್ಲ ಈಗ್ಲುಸ ಹೋದ್ರೆ ಎಷ್ಟು ಚಂದ ಮಾತಾಡುದು ಅವರು ನಮ್ಮನೆಲ್ಲ.

School ಆಗ್ಲಿ college ಆಗ್ಲಿ ಈಗ ನಮ್ಗೆ ಎಣ್ಸಿದ್ರೆ ಅಹ್ ನಾವ್ ಒಂದು sir ಸ ನಮ್ಮನ್ನು ಇನ್ನು ನೆನ್ಪಿಟ್ಕೊಂಡಿದಾರೆಲ್ಲ ಅಂತಹೇಳಿ ಒಂದು ತುಂಬ ಖುಷಿ ಆಗ್ತದೆ. ಮಾತಾಡುವಾಗ ಅವರೆಲ್ಲ ನಾವ್ ಹೋದಕೂಡ್ಲೇ ಹೇಳುದು ಅಯ್ಯೋ ಹಾಗೆ ಮಾಡ್ತಿದ್ರು ಹೀಗೆ ಮಾಡ್ತಿದ್ರು. ತುಂಬ ಒಳ್ಳೆ batch ಅಂತ ಹಾಗೆ ಎಲ್ಲ ಮಾತಾಡ್ತಾರೆ ತುಂಬ ತುಂಬ ಖುಷಿ ಆಗ್ತದೆ.

ನಾನ್ಸ ಹಾಗೆ ನಿನ್ನೆ ಒಮ್ಮೆ PU college ಇಗೆ ಹೋಗಿದ್ದೆ ಅಲ್ಲಿ ಕೂಡ ಹಾಗೇನೇ sir ಸಿಕ್ಕಿದ್ರು ತುಂಬ ತುಂಬ ಚಂದ ಮಾತಾಡಿಸಿದ್ರು.

ಹ್ಮ್. ಮತ್ತೆ change ಆಗ್ತಾ ಇರ್ತಾರಲ್ಲ sir ಅವರೆಲ್ಲ.

ಹಾಗೆ ಕೆಲವೊರೆಲ್ಲ ಈಗ retired ಆದ್ರೂ.

ನಾವ್ ಮತ್ತೆ ಯಾರನ್ನು ಆದ್ರೂ ಇದ್ ಮಾಡಿದ್ರೆ ಅವರು ಹಚ್ಕೊಳ್ಳೋದು ಬೇಗ ಅವರುಸ ಅಷ್ಟೇ ತುಂಬ ಒಂಥರಾ ನಾವ್ ಅವರ ಮನೆ ಮಕ್ಕಳಾಗೆ ಮಾಡ್ತಾರೆ ಅವರು ಆಗ ಖುಷಿ ಆಗ್ತದ್ದೆ.

ಈಗ school ಗೆ ಹೋಗುವಾಗ ಇದ್ದ friends ಎಲ್ಲಾ ಎಲ್ಲಿಯೆಲ್ಲ ಹೋಗಿದ್ದಾರೋ ಏನೋ ಸಿಗುದಿಲ್ಲ ಅವರು college ಲ್ಲಿ friends ಇದ್ದವರು ಸ್ವಲ್ಪ ಇದು touch ಲ್ಲಿ ಇರ್ತಾರೆ. ಈ school ಗೆ ಹೋಗುವಾಗ ಇದ್ದವರು ಸ್ವಲ್ಪ ಕಡಿಮೆ ಎಲ್ಲ ದೂರ ದೂರ ಹೋಯಿತೇ ಸಿಕ್ಕಿದ್ದಾಗ ಒಂದ್ಸಲ ಖುಷಿ ಆಗ್ತದೆ. ಮಾತಾಡ್ತಾರೆ ಹೌದು ಹ್ಮ್ ಮತ್ತೆ.

ಮಳೆ ಎಲ್ಲ ಉಂಟಾ?

ಹಾ ಹೌದಾ ಆಯ್ತು ಸ್ನೇಹಗೌರಿ ನಾನು ಒಂದ್ ಸ್ವಲ್ಪ busy ಇದ್ದೇನೇ duty ಅಲ್ಲಿ ಇದ್ದೇನೆ ಹೌದಾ ಹಾ ಹಾ ಸರಿ. ಹೌದು ನಾನ್ ನಿಂಗೆ ಮತ್ತೆ ಮಾಡ್ತೆ free ಇದ್ದಾಗ ಮಾಡ್ತೆ ಆಯ್ತಾ.

Hai ಗುರುದರ್ಶನ್ ನಮಸ್ತೇ

ಹಾ ನಾನ್ ಹುಷಾರಾಗಿದ್ದೇನೆ ನೀವು? ಹಾ ನಾನ್ ಹುಷಾರಾಗಿದ್ದೇನೆ. ಊಟಾಯ್ತ?

ಈಗ ಹೇಗೆ degree ಎಲ್ಲಾ ಮುಗಿತಲ್ಲಾ ಎಲ್ಲಿಗಾದ್ರು ಹೋಗ್ವಲ್ಲಾ trip ಗೆಲ್ಲಾ. ಅದೇ ನಾನ್ ಕೂಡ ಅದನ್ನೇ ಆಲೋಚನೆ ಮಾಡಿಕೊಂಡು ಇರುದು ಹಾಗೆಲ್ಲ get together ಅಂತ ಆಗ್ಬೇಕು ಅಂತ ಎಲ್ಲ ಮೊದ್ಲಿದ್ದವರೆಲ್ಲಾ ಒಮ್ಮೆ ಭೇಟಿ ಮಾಡ್ಬೇಕುಂತ ನನಗು ಆಗ್ತಾ ಉಂಟು . ಹೌದೌದು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ ಹಾಗೇನಾದ್ರೂ ಒಂದು ಕಡೆ ಸೇರಿ ಒಂದು get together ಮಾಡುವ ಅಂತ. ಹಾ ಹಾಗೆ ಮಾಡ್ಬೇಕು ಹೌದು ಆಗ ಒಂದು ಯಾವತ್ತೋ ಒಂದ್ಸರ್ತಿ last ಬೇಟಿಯಾಗಿದ್ದೇವೆ ಅದಾಗಿ ಈಗ ಇದು ಒಟ್ಟಿಗೆ ಸೇರುವಾಗ ಒಂದು ಅದಕ್ಕೊಂದು ಖುಷಿಯೇ ಬೇರೆ ಇರ್ತದೆ ಅಲ್ವಾ

ಇದ್~ ಇದ್ಕಕಿಂತ ಮೊದ್ಲು ಹಾಗೆ ಭೇಟಿಯಾಗಿದ್ರಾ get together ಆಗಿದ್ರಾ ನೀವು? ಇಲ್ಲ ನಾವು ಮತ್ತೆ friends ಯಾರು ಬರ್ಲಿಲ್ಲಲ್ಲಾ ಮತ್ತೆ ಹೊಗುದಂತ ಹೇಳಿ ಹೇಳಿ ಮತ್ತೆ ಈಗಾದ್ರೂ ಹಾಗೆ ಒಂದು ಮಾಡುವಂತಾ ಹೋಗುವಂತ ಎಂತಾದ್ರೂ ಆಲೋಚನೆ ಮಾಡ್ತಿಯಾ ಅಥವಾ ನಾನು decide ಮಾಡುದ. ಹೇಗೆಸಾ ಆಗ್ಬೋದು ಎಲ್ಲರೊಟ್ಟಿಗೆ ಒಂದು ಕೇಳಿ ಒಂದು ಏನಾದ್ರು ಮಾತಾಡ್ಲಿಕ್ಕೆ ಆಗ್ತದಲ್ಲಾ. ಹಾ Chikkamagalur side ಆ side ಎಲ್ಲಾದ್ರೂ ಹೋಗುದಾ?

ಅಂದ್ರೆ ಕೆಲವ್ರೆಲ್ಲ Bangalore side ಇದ್ದಾರೆ ಎಲ್ಲಾ ಒಂದೇ ಕಡೆ ಸೇರುವ ಹಾಗೆ ಆಗ್ತದೆ ಒಂದು ಎಲ್ಲರಿಗು . ಹ ಹೌದೌದು ಎಲ್ಲರಿಗು ಗೊತ್ತಿರುವ place ಅಲ್ಲದ್ರೆ ಸ್ಥಳ ಆದ್ರೆ ಗೊತ್ತಾಗ್ತದೆ ಅಂದ್ರೆ ಎಲ್ಲರೂ Bangalore Mangaluru Udupi ಆ ಕಡೆಲ್ಲಾ ಹೋಗಿದಾರಲ್ಲಾ .

ಹಾಗೆ ಎಲ್ಲರೊಟ್ಟಿಗೆ ಒಮ್ಮೆ ಮಾತಾಡಿ ಹಾಗಾಗಿ ಒಟ್ಟಿಗೆ ಸೇರುದು ಅಂತ ಹಾಗೆ . ಚಿಕ್ಕಮಕ್ಕಳಿಗೆ ಬೇಕಾದ ಸುಮಾರ್ ಜಾಗ ಉಂಟಲ್ಲಾ. ಹಾ ಹೌದು ಹಾಗೆ ತಿರುಗಿ ಕೂಡ ಆಗ್ತದೆ ಒಂದು ದಿವಸ ಇದ್ದು ಅಲ್ಲಿ ಬರ್ಲಿಕ್ಕೆ ಆಗ್ತದೆ ಹಾಗೆ ಅದು ಒಂದು ಖುಷಿ ಅಲ್ಲ ಎಷ್ಟೇ ಆದ್ರು ಬಂದು ಮಾತಾಡ್ಲಿಕ್ಕೆ ಆಗ್ತದೆ ಆವಾಗ ಒಮ್ಮೆ ಮಾತಾಡಿದವರು ನೇರ ನೇರ ಬೇಟಿಯಾದಾಗೆಲ್ಲ ಆಗ್ತದಲ್ವಾ.

ಹೌದು ಮತ್ತೆ ಮಾತಾಡ್ಲಿಕ್ಕೆ ಆಗ್ತದೆ ಆವಾಗ ಒಮ್ಮೆ ಮಾತಾಡಿದವರು ನೇರ ನೇರ ಬೇಟಿಯಾದಾಗೆಲ್ಲ ಆಗ್ತದಲ್ವಾ. ಹಣ ಎಲ್ಲ ಸ್ವಲ್ಪ ಕಡಿಮೆ ಆದಷ್ಟು ಒಳ್ಳೇದು ಕೇಳಿ ನೋಡುವ ಮತ್ತೆ ಎಲ್ಲರೂ ಹೇಗೆ ಹೇಳ್ತಾರೆ ಅಂತೆಲ್ಲ ಹಣದೆಲ್ಲ ಹೇಗೆ help ಮಾಡ್ತಾರೆ ಅಂತ ಎರಡು ದಿವಸದ್ದಾ ಎಷ್ಟು . ಹಾ ಹೌದು ಹಾಗೆಲ್ಲಾ ಮಾಡ್ಬೇಕಾಗ್ತದೆ ಮಾಡಬೇಕಾಗ್ತದಲ್ಲ ಹಾಗೆ ನೋಡುವಾ ಮತ್ತೆಂತ .

ಹಾ ಬೇರೆಯವರೊಟ್ಟಿಗೆಲ್ಲಾ ಮಾತಾಡಿದ್ರಾ ಇದ್ರ ಬಗ್ಗೆ.

Hello ನೋಡಿ ಮಕ್ಕಳೇ ಇವತ್ತು ನೀವು ನಮ್ಮ ಮನೆಗೆ ಬಂದಿದೀರಲ್ಲಾ ನಿಮ್ಗೆ ನಾನು ಪರಿಸರ ದಿನಾಚರಣೆಯ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳ್ತೇನೆ ಕೇಳಿ.

ಪರಿಸರ ಅಂದರೆ ನಮ್ಮ ನಾಲ್ಕು ಸುತ್ತುಲು ಕಣ್ಣಿಗೆ ಕಾಣುವ ಗುಡ್ಡ ಬೆಟ್ಟ ನದಿ ಪರ್ವತವನ್ನಾ ಪರಿಸರ ಎಂದು ಕರೆಯುತ್ತಾರೆ ಆಲ್ವಾ ಗೊತ್ತಿತ್ತಾ ನಿಮ್ಗೆ ಇದು?

ಇಲ್ಲ ಅಲ್ವಾ ಈಗ ತಿಳ್ಕೊಳಿ ಅದನ್ನಾ. ಪರಿಸರ ನಮ್ಗೆ ಉಸಿರಾಡುವ ಗಾಳಿ ನೀರು ಬೆಳಕನ್ನಾ ನೀಡ್ತದೆ.

ಪ್ರತಿ ವರ್ಷ June ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನಾ ಆಚರಿಸಲಾಗುತ್ತದೆ. ನಿಮ್ಮ ಶಾಲೆಯಲೆಲ್ಲಾ ಪ್ರತಿ ವರ್ಷ ಆಚರಿಸುತ್ತಿರುವುದು ನಿಮ್ಗೆ ಗೊತ್ತಿರ್ಬೋದು, ಗಮನಕ್ಕೆ ಬಂದಿರ್ಬೋದು ಗಿಡಗಳನ್ನು ನೆಟ್ಟಿದೀರಾ ನೀವು?

ಹೌದು ಅಲ್ಲಾ? ಮೊದಲ ವಿಶ್ವ ಪರಿಸರ ದಿನಾಚರಣೆಯನ್ನಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಚರಿಸಲಾಯಿತು.

ಈ ದಿನ ನಾವೆಲ್ಲರೂ ಪರಿಸರ ಸಂರಕ್ಷಣೆ ಮಾಡಲು ನೆನಪಿಸುವ ದಿನ ಆಗಿದೆ. ಪ್ರಕೃತಿ ಮತ್ತು ಮಾನವನಿಗೆ ಅವಿನಾವ ಸಂಬಂಧ ಇದೆ ಅಲ್ವಾ? ಪ್ರತಿಯೊಂದಕ್ಕೂ ನಾವು.

ಪರಿಸರವನ್ನ ಪ್ರಕೃತಿಯನ್ನಾ ಅವಲಂಬಿಸಿ ಕೊಂಡಿರ್ತೇವೆ. ಹಿರಿಯರು ಹೇಳಿದ ಒಂದ್ ಮಾತೇ ಇದೆ ಮಕ್ಕಳೇ ಪ್ರಕೃತಿ ಎಂಬುದು ಅಂದ್ರೆ ಪ್ರಕೃತಿಯಲ್ಲಿರೋ ಮರಗಳು ನಮಗೆ ಹುಟ್ಟಿನಿಂದ ಚಟ್ಟದವರೆಗೂ ಅದು ನೆರವಿಗೆ ಬರ್ತದೆ ಅಂತ ಹೇಳಿಕೊಂಡು.

ಇತ್ತೀಚಿಗೆ ಮಾನವ ಏನ್ಮಾಡ್ತಿದ್ದಾನೆ ಅಂದ್ರೆ ವಿಪರೀತವಾಗಿ ಹಾಳ್ ಮಾಡ್ತಾಇದ್ದಾನೆ.

ಇದರಿಂದ ಪರಿಸರ ಮಾಲಿನ್ಯವಾಗ್ತಿದೆ. ಮಾನವನಿಗೆ ತೃಪ್ತಿ ಎಂಬುದು ಇಲ್ಲಾ ಆಲ್ವಾ ಮಕ್ಕಳೇ? ಪ್ರಕೃತಿ ಮಾನವನಿಗೆ ಬೇಕಾದುದೆಲ್ಲವನ್ನು ನೀಡಿದರೂ ಅವನ ಅತಿಯಾದ ಆಸೆಯಿಂದ ಭೂಗರ್ಭದೊಳಗೆ ಅಡಗಿರುವ ನಿಧಿಯನ್ನು ಪಡೆಯುವ. ಉದ್ದೇಶದಿಂದ ಅವನು ಎಲ್ಲೆಂದರಲ್ಲಿ ಪ್ರಕೃತಿಯನ್ನಾ ಅಗಿದು ಹಾಳ್ಮಾಡ್ತಾ ಇದ್ದಾನೆ. ಅಲ್ವಾ? ನಾವು ಅದ್ರಷ್ಟೇ ಬೇಕಾದದ್ದಕ್ಕೆಲ್ಲ ಮರಗಿಡಗಳನ್ನು ನೆಡೆಯು~ ಕಡಿಯುದು ಇಂಥ ಕೆಲಸವನ್ನೆಲ್ಲಾ ಮಾಡ್ತೇವೆ.

ಮಾತ್ರವಲ್ಲಾ ಮಹಾ ಈ ಮನುಷ್ಯ ಏನ್ಮಾಡತಾನೆ? ತನ್ನ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿದು ನಾಶ ಮಾಡುವುದು ಮಾತ್ರವಲ್ಲಾ ಅತಿಯಾದ plastic ಬಳಕೆ. ಇದನ್ನು ಕೂಡ ಮನುಷ್ಯ ಮಾಡ್ತಾ ಇದ್ದಾನೆ ಪ್ರತಿಯೊಂದಕ್ಕೂ plastic ಅಲ್ವಾ? ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು ನೀವು. ಎಲ್ಲದಕ್ಕೂ plastic ಗಳನ್ನೂ ಅವಲಂಬಿಸಿಕೊಂಡಿರುವುದು. ಇದರಿಂದ ಭೂಮಿ ಮಲೀನವಾಗ್ತಿದೆ. ಉಪಯೋಗಿಸಿದ plastic ಅನ್ನ ನಾವು ಏನ್ಮಾಡ್ತೇವೆ? ಅಲ್ಲಲ್ಲಿ ಬಿಸಾಡ್ತೇವೆ. ಇದರಿಂದ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜೀವಿಗಳು ರೋಗರುಜಿನಗಳಿಂದ ಬಳಲುವಂತಾಗ್ತದೆ.

ಮಾನವ ಇದನ್ನು ಹೀಗೆ ಮುಂದುವರಿಸ್ತಾ ಹೋದರೆ ಮುಂದೊಂದು ದಿನ ಏನ್ ಆಗ್ಬೋದು ನಮ್ಮ ಪರಿಸರ ಹಾಳಾಗಿ ಹೋಗ್ತದಲ್ವಾ? ಇದನ್ನು ಮನಗಂಡ ಕೆಲವು ಬುದ್ದಿ ಜೀವಿಗಳು ಇದನ್ನಾ ತಡೆಯುವ ಉದ್ದೇಶದಿಂದ. ಆ ಪರಿಸರ ದಿನ ಇದನ್ನ ಕಂಡ್ಕೊಂಡ್ರು ಪರಿಸರ ದಿನವನ್ನ ಆಚ~ ಏನಾದ್ರು ಮಾಡ್ಬೇಕಂದ್ ಹೇಳಿಕೊಂಡು ಪರಿಸರ ದಿನವನ್ನಾ ಆಚರಿಸುವ ಒಂದು ಕೈಂಕರ್ಯವನ್ನು ಕೈಗೊಂಡರು. ಅದಕ್ಕೆ ಸೂಕ್ತವಾದ ಸಮಯ ಪರಿಸರ ದಿನಾಚರಣೆ ಅಂದ್ರೆ ಏನು?

ಪರಿಸರದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುವಂತದು, ಪೋಷಿಸುವಂತದ್ದು. ನೆಡುದು ಮಾತ್ರವಲ್ಲಾ ಅದನ್ನು ನೆಟ್ಟು ಬೆಳೆಸ್ಬೇಕು ಅಲ್ವಾ? ಅಲ್ವಾ ಪ್ರತಿದಿನ ಅದಕ್ಕೆ ನೀರ್ ಹಾಕ್ಬೇಕು ಪರಿಸರ ದಿನವನ್ನು ಕಂಡುಕೊಂಡರು. ಭೂರಮೆ ಮಳೆಯಿಂದ ತುಳಿದಿರುವಂತಹ ಸಮಯ ಅಂದ್ರೆ June ಐದರಂದು ಈ ಗಿಡ ಮರಗಳನ್ನು ನೆಟ್ಟು ಬೆಳೆಸುವ ಕೈಂಕರ್ಯವನ್ನ ಅವ್ರು ಕೈಗೊಂಡ್ರು.

ಇದಕ್ಕೆ ಹಲವಾರು ಬುದ್ದಿ ಜೀವಿಗಳು ಮುಂದೆ ಬಂದ್ರು ನಿಮಗೆ ಗೊತ್ತಿರ್ಬೋದು. ಸಾಲು ಮರದ ತಿಮ್ಮಕ್ಕನ ಹೆಸರನ್ನ ನೀವು ಕೇಳಿರ್ಬೋದು ಅಲ್ವಾ? ಗೌರದೇವಿ, ಸುಂದರಲಾಲ್ ಬಹುಗುಣ ಮೊದಲಾದವರು ಕೈಜೋಡಿಸಿದ್ರು. ಸಾಲು ಮರದ ತಿಮ್ಮಕ್ಕ ಇವ್ರ ಹೆಸರನ್ನು ಕೇಳಿದ್ದಿರ್ಬೋದು ನೀವು ಅಲ್ವಾ?

ಸುತ್~ ಉದ್ದಕ್ಕೆ ರಸ್ತೆಯ ಎರಡು ಬದಿಗಳಲ್ಲು ಗಿಡವನ್ನು ನೆಟ್ಟು ಬೆಳೆಸಿದ ಕೀರ್ತಿ ಅವರಿಗೆ ಇದೆ. ಅದೇ ರೀತಿ ಗೌರ ದೇವಿ ಕೂಡ ಒಂದು ದಟ್ಟ ಅರಣ್ಯದಲ್ಲಿ ಮರಗಳನ್ನ ಕಡಿಲಿಕ್ಕೆ ಬಂದಾಗ ಅಲ್ಲಿ ಗುರುತು ಮಾಡಿದಂತಹ ಮರಗಳನ್ನ ಅವರು. ಕಡಿಲಿಕ್ಕೆ ಬಿಡ್ಲಿಲ್ಲಾ ಮರಗಳನ್ನು ಅಪ್ಪಿಹಿಡಿದುಕೊಂಡು ಆ ಮರ ಕಡಿಯುವರು ಬಂದಾಗ ಮರಗಳನ್ನು ಅಪ್ಪಿ ಹಿಡಿದುಕೊಂಡು ಮರಗಳನ್ನು ಕಡಿದು ಉರುಳಿಸೋ ಮೊದಲು ನಮ್ಮನ್ನು ಕಡಿದು ಉರುಳಿಸಿ ಅಂತ ಹೇಳಿಕೊಂಡು ಅವರಿಗೆ ಸವಾಲ್ ಹಾಕಿದ್ರು. ಆಗ ಅವರು ಆ ಮರವನ್ನು ಕಡಿಯುದನ್ನ ಅಲ್ಲೇ ಬಿಟ್ಟುಹೋದರು. ಹೀಗೆ ಸುಂದರಲಾಲ್ ಬಹುಗುಣ ಕೂಡ ಇದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವ್ರು ಆ ಸಮಯದಲ್ಲಿ ಅಪ್ಕೋ ಚಳುವಳಿ, ಚಿಪ್ಕೋ ಚಳುವಳಿ ಅಂತ ಹೇಳ್ಕೊಂಡು ಚಳುವಳಿಯನ್ನು ಮಾಡಿದ್ರು. ಇದೆಲ್ಲಾ ಪರಿಸರವನ್ನು ಉಳಿಸುವುದಕ್ಕೋಸ್ಕರ ಮಾತ್ರ. ಈ ಕೆಲಸವನ್ನ ಅವರು ಮಾಡಿದ್ದೂ ಅಂತ ಹೇಳ್ಕೊಂಡು ಹೇಳ್ಬೋದು.

ಹ ಭೂಮಿ ಚೆನ್ನಾಗಿದೀನ್ ನೀನು?

ಹ free ಆಗ್ ಇದೀನಿ. ಏನ್ call ಮಾಡಿದ್ಯಾ? ಏನಿಲ್ಲ next month ನಂದು marriage ಇದೆ.

ಹ್ಮ ಬರೋ ತಿಂಗ್ಳಿದೆ ಕರ್ಯಣ ಅಂತ್ ಹೇಳಿ call ಮಾಡ್ದೆ.

ಮಾತು ಹೇಳಿಲ್ಲ ಈತರ ಇದೆ ಅಂತ್ ಹೇಳಿ. Direct ಮದ್ವೆಗೆ ಕರಿತಿದ್ಯಾ? ಇಲ್ಲ ನಮ್ ಮನೇಲಿ ಕೂಡ sudden ಆಗಿ ಮೊನ್ನೆ ನೋಡಕ್ ಬಂದಿದ್ರಲ್ವ,

ಎಲ್ಲಾ ಮನೆಲೆಲ್ಲಾ fix ಆಗಿದೆ ಅದಿಕ್ಕೆ ಬರೋ ತಿಂಗ್ಳ್ ಇಟ್ಕೊಣಣ marriage ಅಂತ್ ಹೇಳಿ ಹೇಳಿದ್ರು.

ಮತ್ತೆ ಏನ್ ಮಾಡ್ಬೇಕು ನಾನ್ ಇನ್ನ education ಮಾಡ್ತೀನಿ ಇನ್ನ ಓದ್ತೀನಿ degree ಎಲ್ಲಾ complete ಮಾಡ್ತೀನಿ ಅಂತ್ ಹೇಳಿದ್ರು ಕೂಡ ಬೇಡ ಸಾಕು ಇಷ್ಟೇ ಅಂತ ಹೇಳ್ತಾ ಇದಾರೆ. ಕೇಳ್ಬೋದಲ್ಲ ನೀನು? ಕೇಳಿದೀನಿ ಆಗೇ friends ಕೂಡ ಎಲ್ಲಾರು ಬಂದು ಕೇಳಿದಾರೆ ಹ್ಮ ಅವ್ರ್ನು ಕೇಳ್ ಒಂದ್ ಮಾತು ಓದ್ಕಂತಾನು ಆದ್ರೂ ಇದು ಮಾಡ್ಬೋದ ಅಂತ್ ಹೇಳಿ. ಇಲ್ಲ marriage ಮಾಡ್ಕೊಂಡಿದ್ ಮೇಲೆ ನಾವೇ ಓದಿಸ್ತಿವಿ ಅಂತ ಹೇಳಿದಾರೆ ಅವ್ರು.

ಹಾ ಹೇಳಿದಾರೆ ಮತ್ತೆ ಏನ್ ಓದಿಸ್ತರೋ ಏನೋ ಗೊತ್ತಿಲ್ಲ. but marriage ಅಂತೂ ಪಕ್ಕ ಆಗ್ತಾ ಇದೆ ಬರೋ ತಿಂಗ್ಳಲ್ಲಿ.

ಹ್ಮ ಕರ್ಯನ ಅಂತ್ ಹೇಳಿ call ಮಾಡ್ದೆ ನಾನು.

ಅವ್ರು bank ಅಲ್ಲಿ job ಮಾಡ್ತಾ ಇದಾರಂತೆ.

Bank job ಅವ್ರ್ನ್ ನೋಡಿದಾರ? ಆ ಅಂದ್ರೆ ಇವಾಗ job ಮಾಡೋವ್ರ್ನೆ ಅಲ job ಮಾಡ್ತಾ ಇದಾರೆ ಚೆನ್ನಾಗಿದಾರೆ ಅಂತ ಅವ್ರ್ನೇ ಮಾಡ್ಸ್ಬೇಕು ಅಂತ್ ಹೇಳಿ ಅಪ್ಪ ಅಮ್ಮ ಇದು ಎಲ್ಲಾ future ಅಲ್ಲಿ ಚೆನ್ನಾಗಿ ನೋಡ್ತಾರಲ್ಲ ಅದಕ್ಕೇ ಅವ್ರ್ job ಮಾಡ್ತಾ ಇದಾರಂತ್ ಹೇಳಿ ಏನು fix , ಮಾಡಿದಾರೆ ಎಲ್ಲ okay ಆಗಿದೆ, ಬರೋ ತಿಂಗ್ಳಲ್ಲಿ ಇಟ್ಕೊಂಡಿದಾರೆ.

ಇಲ್ಲ relation ಅಲ್ಲ

ಆ ನಮ್ daddy ಅವ್ರ friends ಇಂದ ಹಂಗೆ ಗೊತ್ತು.

ಹ್ಮ ಹ್ಮ ಅದಕ್ಕೇ ಕರ್ಯನ ಅಂತ್ ಹೇಳಿ call ಮಾಡ್ದೆ.

ಹ ಇಲ್ಲೇ ಮದ್ವೆ ಮನೆ ಹತ್ರನೆ.

ಹ ನೀವೆಲ್ಲರೂ ಬರ್ಬೇಕ ಅಂತ್ ಹೇಳಿ ಹೇಳಣ ಅಂತ್ ಹೇಳಿ call ಮಾಡ್ದೆ. ಅಮ್ಮ ಎಲ್ಲಿದಾರೆ? ಅಮ್ಮಇಲ್ಲೇ ಕೆಲ್ಸಕ್ ಹೋಗಿದಾರೆ. ಕೆಲ್ಸಕ್ಕೆ ಹೋಗಿದಾರ ಅಮ್ಮ ಬಂದ್ ಮೇಲೆ ಹೇಳ್ತಿಯ?

ಹ್ಮ ಯಾವ್ ಊರ್ ಅವ್ರ್ದು ? ಅವ್ರ್ದ್ ಬಂದ್ಬಿಟ್ಟು ಇದು ಅದು ಯಾವ್ದೋ ಊರಿದೆ ಪ ಅಂತ ಗೊತ್ತಿದೆನ? ಕಾಡ್ಪತ್ರಿ ಆ ಕೇಳಿದಿನಿ ಊರ್ ಹೆಸ್ರು.

ಅದೇ ಕಾಡುಪತ್ರಿ ಅಂತ್ ಹೇಳಿ ಅದು ಇದು ಆಂಧ್ರ ಬರುತ್ತೋ ಯಾ~ ಯಾವ್ದ್ ಬರುತ್ತೋ ಗೊತ್ತಿಲ್ಲ. ಅಪ್ಪ ಅಮ್ಮಗೆ ಗೊತ್ತು but ನಿನ್ friends ಯಾರ್ ಇದಾರೆ ಕರಿ ಎಲ್ಲಾರ್ಗು ಮದ್ವೆಗೆ ಅಂತ ಹೇಳಿದ್ರು friends ಎಲ್ಲಾರಿಗೂ call ಮಾಡಿದೀನಿ ಬರ್ತೀನಿ ಅಂತ ಹೇಳಿದಾರೆ ಇನ್ನ ನಿಂಗೆ ಮಾಡಣ ಅಂತ್ ಹೇಳಿ call. ಹೀರದೇವಿ ಅವ್ರು ಕೂಡ ಬರ್ತಾ ಇದಾರಾ? ಹ ಹೀರದೇವಿ ಅವ್ರು ನಂದು ತನುಜ, ಆ ಮತ್ತೆ ಲಕ್ಷ್ಮಿ, ದೀಪ ಅವ್ರ್ ಎಲ್ಲಾರು ಬರ್ತಾ ಇದಾರೆ. ಸರಿ ಅವ್ರ್ ಬರ್ತಾರೆ ಅಂದ್ರೆ ನಾನು ಮತ್ ನಮ್ ಅಮ್ಮನ್ ಕೇಳ್ತೀನಿ. ಹ ಕೇಳಿ ಒಂದ್ ಎರಡ್ ದಿಸ ಮುಂಚೆನೆ ಬಾ. ನೋಡ್ಬೇಕು ಅಮ್ಮಂಗ್ ಹೇಳ್ಬೇಕಲ್ಲ ಇವಾಗ. ಅಮ್ಮಗೆ ಬೇಕಾದ್ರೆ ನಾನ್ ಮನೆಗ್ ಬಂದು ಹೇಳ್ತೀನಿ. ಹ್ಮ. ಅಮ್ಮ ಕಳ್ಸಿದ್ರೆ ಬರ್ತೀನಿ. ನೀನ್ ಕೂಡ ಹೇಳು request ಮಾಡು.

ಹ ಕೇಳ್ಕೊಂಡು ಬಾ ಎರಡ್ ದಿಸ ಮುಂಚೆನೆ ಬಾ.

ಯಾಕಂದ್ರೆ ಇನ್ನ मेहंदी ಎಲ್ಲಾ ಆಗ್ಬೇಕಲ್ಲ.